ತುಂಬಾ ಚೆನ್ನಾಗಿದೆ ನೋಡಲು ಇದರಿಂದ ಫ್ಯಾನ್ ಇದೊಂದು ಫ್ಯಾನ್ ತುಂಬಾ ಚೆನ್ನಾಗಿದೆ ಹಾಗು ಇನ್ನಿತರ ವಸ್ತುಗಳು ಅವಕಾಶ ಇಲ್ಲಾ.

ಇಲ್ಲಿ ಗುಲಾಬಿ ಹೂವ ಗುಲಾಬಿ ಹೂವನ್ನು ಇಟ್ಟಿದ್ದಾರೆ ಇಲ್ಲಿ ತುಂಬ ಬಣ್ಣ ಬಣ್ಣದ ಗುಲಾಬಿ ಹೂಗಳಿವೆ ಹಾಗೂ--

ಇಲ್ಲಿ ಕ್ರಿಸ್ಮಸ್ ಆಚರಿಸಲಾಗುತ್ತಿದೆ. ಮಿಂಚ್ ಕಟ್ಟಿದ್ದಾರೆ ಬಲೂನ್ ಕಟ್ಟಿದ್ದಾರೆ ಕುರ್ಚಿ ಹಾಕಿದ್ದಾರೆ ಅಂಕಲ್ ಗಳದ್ದಾರೆ ಹಾಗೂ ಯೇಸುವಿನ ವಿಗ್ರಹವಿದೆ.

ತೋಟದಲ್ಲಿ ನೀರ್ ಹಾಕಿದ್ದಾರೆ. ಭತ್ತ ಬೆಳಿತ್ತಿದ್ದಾರೆ ಹಾಗೂ ತೆಂಗಿನಮರ ಇದೆ ಬೇರೇ ಬೇವಿನ ಮರ ಇದೆ ಮೋಟ್ರು ಇದೆ.